ಒಂದು ನಾಲ್ಕು ಅಂತಸ್ತಿನ ಹಾಸ್ಪಿಟಲ್ ಅಲ್ಲಿ ಆಸ್ಪತ್ರೆ ಇದೆ ಅಲ್ಲಿ ಸುಮಾರು ರೂಂ ಗಳು ಇವೆ ಅಲ್ಲಿ ಕಂಬಗಳು ಇವೆ ಲೈಟಿಂಗ್ ಇವೆ.

ಅಕ್ಕಪಕ್ಕದಲ್ಲಿ ಹಚ್ಚಹಸಿರು ಕಾಣುತಿದೆ ಮಧ್ಯದಲ್ಲಿ ಕೆಂಪಾದ ಕೆಂಪು ಮಣ್ಣಿನ ಒಂದು ರೋಡ್‌ ಇದೆ ಅದರ ಮಧ್ಯದಲ್ಲಿ ಅದರ ಪಕ್ಕದಲ್ಲಿ ಒಂದು ಡಾಂ.